ಈ ಕಟ್ಟಡದ ಒಳಗಡೆ ಅನೇಕ ಜನರು ಇದ್ದಾರೆ ಮತ್ತು ಅನೇಕ ಚೇರ್ ಗಳು ಟೇಬಲ್ ಗಳು ಮಷೀನ್ ಗಳು ಮತ್ತು ಕಂಪ್ಯೂಟರ್ ಗಳು ಎ_ಸಿ ಇನ್ನಿತರ ಇನ್ನಿತರ ವಸ್ತುಗಳನ್ನ ಇಡಲಾಗಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಕಟ್ಟಡವನ್ನು ನೋಡಲು ಕಾಣಬಹುದು ಈ ಕಟ್ಟಡವು ಬಿಳಿ ಮತ್ತು ಕಪ್ಪು ಬಣ್ಣದಿಂದ ಕೂಡಿದೆ.

ಆ ಜಿಲೇಬಿಯೂ ಹಳ್ದಿ ಬಣ್ಣದಿಂದ ಕೂಡಿರುತ್ತದೆ.

ಅ ಗ್ಯಾರೇಜ್ ನಲ್ಲಿ ಅನೇಕ ವಸ್ತುಗಳನ್ನು ಇಡಲಾಗಿದೆ ಅವುಗಳಲ್ಲಿ ಸ್ಕೂ ಡ್ರೈವರ್ ಪಾನ ಇನ್ನಿತರೇ ಇನ್ನಿತರ ಗ್ಯಾರೇಜ್ ವಸ್ತುಗಳನ್ನು ಇಡಲಾಗಿದೆ.

ಈ ಚಿತ್ರದಲ್ಲಿ ಒಂದು ಕೋಣೆಯನ್ನು ನೋಡಲು ಕಾಣಬಹುದಾಗಿದೆ ಈ ಕೋಣೆಯಲ್ಲಿ ಕೆಲವು ಬುಕ್ಸ್ ಬುಕ್ಸ್ ಗಳನ್ನ ಇಡಲಾಗಿದೆ.

ಮತ್ತು ಹಲವಾರು ಸೂಚನಾ ಫಲಕಗಳನ್ನು ಸಹ ಇಡಲಾಗಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಕೋಣೆಯನ್ನ ಕಾಣಬಹುದು.

ಮತ್ತು ಹಲವಾರು ಚೇರ್ ಟೇಬಲ್ ಮತ್ತು ಹಲವಾರು ಜನರು ನಿಂತುಕೊಂಡಿದ್ದಾರೆ ಈ ಕಟ್ಟಡವು ಒಂದು ಬುಕ್ ಸ್ಟಾಲ್ ಆಗಿರುತ್ತದೆ.

ಈ ಕೊಣೆಯಲ್ಲಿ ಹಲವಾರು ಜನರು ನಿಂತುಕೊಂಡಿದ್ದಾರೆ ಹಾಗೂ ಈ ಕೋಣೆಯಲ್ಲಿ ಹಲವಾರು ಸೋಫಾ ಸೆಟ್ ಗಳನ್ನು ಇಡಲಾಗಿದೆ.

ಹಾಗು ಈ ಪಾರ್ಕ್ ನಲ್ಲಿ ಒಂದು ಸೂಚನ ಫಲಕವನ್ನು ಹಾಕಿದ್ದಾರೆ ಹಲವಾರು ಪಿಟೋಪಕರಣಗಳನ್ನ ಸಹ ಇಡಲಾಗಿದೆ.

ಹಾಗು ಈ ರಸ್ತೆಯ ಮೇಲೆ ಅನೇಕ ಜನರು ಓಡಾಡುತ್ತಿದ್ದಾರೆ.